ಈ ಚಿತ್ರದಲ್ಲಿ ನಾವು ಶಿವಮೊಗ್ಗ ಬಸ್ ನಿಲ್ದಾಣ ಹಗಲಿನ ಚಿತ್ರಣವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಶಾಪಿಂಗ್ ಮಾಲ್ ಅನ್ನು ಕಾಣಬಹುದು ಆ ಶಾಪಿಂಗ್ ಮಾಲ್ ನ ಒಂದು ರಿಲಯನ್ಸ್ ಡಿಜಿಟಲ್ ಅದು ಕೂಡ ನಾವು ಚಿತ್ರದಲ್ಲಿ ಕಾಣಬಹುದು.

ಚಿತ್ರದಲ್ಲಿ ನಾವು ಶಿಮೊಗದ ಬಸ್ ನಿಲ್ದಾಣದ್ ಕಟ್ಟಡವನ್ನು ಕಾಣಬಹುದು ಅದು ತುಂಬಾ ಭವ್ಯವಾಗಿ ಹಾಗು ಬಣ್ಣಗಳಿಂದ ಅಲಂಕೃತಗೊಂಡಿದೆ ನೋಡಲು ತುಂಬಾ ಅಕಾರಿಷ್ಟವಾಗಿ ಕಾಣುಸುತ್ತಿದೆ.

ಇದು ಕೂಡ ಒಂದು ಚಿತ್ರ ಮಂದಿರದ ಒಂಡನ್ಗ ದೃಶ್ಯ ವಾಗಿದೆ. ಇಲ್ಲಿ ಜನರು ಕುತ್ತು ಕೊಳಲು ಕುರ್ಚಿಗಳು ಆರಾಮದಾಯಕವಾಗಿ ನೀಲಿ ಬಣ್ಣದಾಯಕವಾಗಿವಿ ಸೋಫಾ ರೀತಿ ಇವೆ.

ಚಿತ್ರದಲ್ಲಿ ನಾವು ಒಂದು ಶಿಲ್ಪವನ್ನು ಕಾಣಬಹುದು.ಇದ್ದಾನೆ ಮ್ಯೂರಲ್ ಎಂದು ಕರೆಯುತ್ತಾರೆ ಆ ಒಬ್ಬ ಶಿಲ್ಪವು ತುಂಬ ಆಕರ್ಷಣ ವಾಗಿದೆ.

ಈ ಚಿತ್ರದಲ್ಲಿ ನಾವು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ಹಲವರ ಪ್ರಾಣಿಗಳ ಪ್ರತಿಕೃತಿಗಳನ್ನು ನಾವು ನೋಡಬಹುದು. ಜಿಂಕೆ ಚಿರತೆ ಆನೆಗಳ ಪ್ರತಿಕೃತಿಗಳನ್ನು ಕಾಣಬಹುದು.

ಪ್ರಕೃತಿಯ ಈ ದ್ರಶ್ಯವು ಮನಮೋಹಕವಾಗಿದೆ ಎಲ್ಲಿ ನೋಡಿದರು ಹಸಿರೇ ಕಾಣಿಸುತ್ತಿದೆ ನೀರು ಒಂದು ಕಡೆ --

ಗಿಡಮರಗಳು ಒಂದು ಕಡೆ ಬೆಟ್ಟಗುಡ್ಡಗಳು ಒಂದುಕಡೆ ನೀಲಾಕಾಶ ಬಿಳಿಯ ಮೋಡಗಳು ನೋಡಲು ಕಣ್ಣಿಗೆ ಹಬ್ಬವಾಗಿದೆ .

ಪ್ರಕೃತಿಯ ಸೊಭಗನ್ನು ಮೀರಿಸುವವರೇ ಇಲ್ಲಾ ವಿ ವಿಶಾಲವಾದ ಆಕಾಶ ಹಸಿರು ಗಿಡಮರಗಳು ಕಾಡುಗಳು ಬೆಟ್ಟಗುಡ್ಡಗಳು ನೋಡುವುದೆ ಒಂದು ಕಣ್ಣಿಗೆ ಚೆಂದ.

ಚಿತ್ರದಲ್ಲಿ ನಾವು ದುರ್ಗಂಬಾ ಫಿಶ್ ಹೋಟೆಲನ್ನು ಕಾಣಬಹುದು ಈ ಫಿಶ್ ಹೋಟೆಲ್ನಲ್ಲಿ ಮೀನಿನ ವಿಧವಿಧವಾದ ಖಾದ್ಯಗಳನ್ನು ರುಚಿಕಟ್ಟಾಗಿ--

ರಸ್ತೆಯ ಅಕ್ಕ ಪಕ್ಕದಲ್ಲಿ ಅಂಗಡಿಗಳಿವೆ ಹಾಗು ಗಾಡಿಗಳಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ.

ಚಿತ್ರದಲ್ಲಿ ನಾವು ಅಗರ್ವಾಲ್ ಎಲೆಕ್ಟ್ರಾನಿಕ್ಸ್ ಎಂಬ ಅಂಗಡಿಯ ಬೋರ್ಡ್ನ್ನು ಕಾಣಬಹುದು ಈ ಅಂಗಡಿಯಲ್ಲಿ ಇಲೆಕ್ಟ್ರಾನಿಕ್ ಪದಾರ್ಥಗಳು ಮಾರಾಟಕ್ಕೆ ಇವೆ .